ಮತ್ತು ಹಳದಿ ಬಣ್ಣದ ಬೋರ್ಡ್ ಒಂದು ಇದೆ ಮತ್ತು ಕೇಸರಿ ಬಣ್ಣದ ಪೇಪರ್ ಅನ್ನು ಅಂಡಿಸಲಾಗಿದೆ ಮತ್ತು ಕಬ್ಬಿಣದ ಅಂಚುಗಳಿವೆ.

ಈ ಚಿತ್ರದಲ್ಲಿ ಒಂದು ರಸ್ತೆಯ ಪಕ್ಕದಲ್ಲಿ ದೊಡ್ಡದಾದ ನಾಲ್ಕು ಚಕ್ರದ ವಾಹನ ಕಾರು ಒಂದು ನಿಂತಿದೆ ಅದರ ಬ್ಯಾನೆಟ್ ಅನು ತೆಗೆಯಲಾಗಿದೆ.

ಈ ಚಿತ್ರದಲ್ಲಿ ಕಾರಿನ ಆಟೋ ಮೋಬೈಲ್ಸ್ ಅಂಗಡಿ ಒಂದು ಇದೆ. ಅದರ ಮುಂದೆ ನೀಲಿನ ಬಣ್ಣದ ಕಾರು ಒಂದು ನಿಂತಿದೆ ಅದರ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿದಾನೆ ಮತ್ತು ದಿವ್ಚಕ್ರ ವಾಹನ ಒಂದು ನಿಂತಿದೆ.

ನೆಲದ ಮೇಲೆ ಬಂಡೆಗಳನ್ನು ಹಾಸಲಾಗಿದೆ ಪಕ್ಕಗಳಲ್ಲಿ ಪಕ್ಕದಲ್ಲಿ ಸಸ್ಯದ ಕುಂಡಗಳಿವೆ ಮತ್ತು ಒಂದು ಕಬ್ಬಿಣದ ಬ್ಯಾರಲ್ ಇ --

ಕೆಂಪು ಬಣ್ಣದ ಯಂತ್ರದಿಂದ ಬ್ಯಾನೆಟನ್ನು ತೆಗೆಯಲಾಗಿದೆ ಕಬ್ಬಿಣದ ಸರಪಳಿಯನ್ನು ನೇತು ಹಾಕಲಾಗಿದೆ.

ಈ ಚಿತ್ರದಲ್ಲಿ ಒಂದು ವಿಮಾನ ನಿಲ್ದಾಣದಲ್ಲಿ ವಿಮಾನವು ನಿಂತಿದೆ ಅದಕ್ಕೆ ರಜನಿಕಾಂತನ ಭಾವಚಿತ್ರ ವಿದೆ ಮತ್ತು ವಿಮಾನಕ್ಕೆ ರೆಕ್ಕೆಗಳಿವೆ.